ಕಾಜಿ ಮಾಡುತ್ತ ಇದ್ದಾರೆ ಪರಿಸರ ಉಳಿಸಿ ಹಾಗೆ ನಿಮ್ಮ ಪರಿಸರ ಎಸ್ಟೋನ್ --

ಬಹಳ ಶಾಂತವಾಗಿರುತ್ತದೆ ಹಾಗು ಕಾಫೀ ಕುಡಿಯೋಕೆ ಅಂತ ಹೋದ್ರೆ ತುಂಬಾ ಶಾಂತ --

ಸುಂದರ ವಾತಾವರಣ ಹಾಗು ಸ್ವಚ್ಛತವಾಗಿ ಇಟ್ಟಿದ್ದಾರೆ ಅಂತಾನೂ ಹೇಳಬಹುದು.

ನೋಡಿಪ ಇರ್ಬಹುದು ಯಾವದೇ ಶಾಲಿ ಗ್ರೌಂಡ್ ಅಂದ್ರೆ ಒಳ ಗ್ರೌಂಡ್ ಅಂತ ಇರೋದು ಮಕ್ಕಳೆಲ್ಲ ಆಡ್ತಾ ಇದ್ದವೇ.

ಸಾಯಿಬಾಬಾ ಅಂತಾನೂ ನಾವು ಕರೀತೀವಿ ಕ್ರಿಸ್ಮಸ್ ವಾವ್ ಫಾದರ್ ಗಾಡ್ ಈಸ್ ಗ್ರೇಟ್ ಅಂತಾ ಹೆಳ್ತಿವಿ.

ತರಬೇತಿಗಳನ್ನು ಕೊಡುತ್ತಾರೆ ಹಾಗೆ ಎಲ್ಲ ತರಬೇತಿಗಳನ್ನು ಸಾದು ಕಲಿಯಲು ಬೇಕಾಗುವಂತಹ ಕೆ ಯಸ್ ಕಲಿವಂಥವರು--

ಗುರುಕುಲ ಇನ್ಸ್ಟಿಟ್ಯೂಟ್ ಅಂತ ಕಾಣಿಸ್ತಾ ಇದೆ ಅಲ್ಲಿ ಎಲ್ಲ ಕೋಚಿಂಗ್ ಸೆಂಟರ್ ಇದೆ .

ಇತರ ಕಲಾ ಇಲ್ಲಿ ತನ್ನ ಬಣ್ಣಗಳಿಂದ ಎಲ್ಲ ಬಣ್ಣಗಳ ಮೂಲಕ --

ಇಲ್ಲಿ ತುಂಬಾ ಸುಂದರವಾಗಿ ಚಿತ್ರಣವನ್ನು ಮಾಡಿದ್ದಾನೆ ಅಂತ ಹೇಳಬಹುದುದ್ ನೋಡ್ಲಿಕ್ಕೆ ಎಷ್ಟು ಸುನ್ದರವಾಗಿದೆ.

ಇಸ್ನೋ ಆಗೆ ಕಾಣಿಸ್ತಾಯ್ದೆ ಈದನ್ ಚಳಿಗಾಲ್ ಮಳೆಗಾಲದಲ್ಲಿ ಇಂತ ಸ್ಥಳಗಳನ್ನು ಭೇಟಿ ಮಾಡಿದ್ರೆ ಮನ್ಸ್ --

ನೀರಿನ ಕಾರಂಜಿಯ ವಾತಾವರಣ ಸ್ರಷ್ಟಿ ಮಾಡಿದೆ ಇಂತ ವರ್ಣ.

ನೋಡುತ್ತಾ ಇರಬಹುದು ಇಲ್ಲಿ ಒಂದು ದೊಡ್ಡ ಬಂಡೆ ಆಕಾರದ --

ನಾರ್ಗಾರ ಅಂತ ಹೇಳಬಹುದುದ್ ಮುನ್ನೂರು ವರ್ಷಗಳ ಕ --

ತುಂಬಾ ಚೆನ್ನಾಗಿ ಸಹಕರಿಸುತ್ತಿದೆ ತುಂಬಾ ಥರ ಇದೆ.

ನಾಗರೀಕ ಸೇವಾ ಕೇಂದ್ರ ಅಂತಾನೆ ಕರ್ನಾಟಕ ಓನ್ಲಿ ಸೂಪರ್ ಆಗಿದೆ.

ವಿವಿಧ ಆಟ ಇದೆ ಬಗೆಗಳನ್ನು ಇಲ್ಲಿ ಮಾಡಿದ್ದಾರೆ.

ಎಲ್ಲ ತರದ ವಿನ್ಯಾಸಗಳು ಹಾಗೆ ಇಲ್ಲಿ ನಾವು ನಮ್ಮ ಮಕ್ಕಳನ್ನು ತುಂಬಾ --

ಕರೆದುಕೊಂಡು ಹೋಗಿ ಎಲ್ಲ ತರದ ಆಟಗಳನ್ನು ಆಡಿಸಬಬಹುದು.

ಆ ಕಾಮನಬಿಲ್ಲಿನ ಪ್ರತಿ ಬಿಂಬ ಸಹ ಈ ಸಮುದ್ರದಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಬಹುದು.

ನೋಡ್ತಾ ಇರಾಬಹುದು ಇಂಡಿಯನ್ ಪೆಟ್ರೋಲ್ ಬಂಕ್ ಅಂತ ಇದೆ.

ಇದೆ ಹಾಗು ತುಂಬಾ ಅದ್ಭುತವಾಗಿ ವಿವಿಧ ರೀತಿಯ ಸಹಾಯ ಸೌಕರ್ಯಗಳನ್ನು --

ನೀವ್ ಇಲ್ಲಿ ನೋಡ್ತಾ ಇರಬಹುದು ಇದು ರೈಲ್ವೆ ಸ್ಟೇಷನ್ ಅಂತ--

ಮೇಲೆ ಬ್ರಿಜ್ ಕೆಳಗೆ ರೈಲ್ವೆ ಟ್ರ್ಯಾಕ್ ಅನ್ನು ಒಳಗೊಂಡಿದೆ ಹಾಗು ಹೊಸ ವಿನ್ಯಾಸ ಎಷ್ಟು ತುಂಬಾ ಎತ್ತರವಾಗಿದೆ ಎಂದರೆ --